ಹೌಸ್ ಎಂದು ಸಹ ಬರೆಲಾಗಿದೆ ವ್ಯಕ್ತಿ ಸ್ಟೂಲ್ ಮೇಲೆ ಕೂತುಕೊಂಡು ಬುಕ್ ಮಾರಾಟ ಮಾಡುವುದನ್ನು ನಾವು ನೋಡಬಹುದು --

ಚಿತ್ರದಲ್ಲಿ ಒಬ್ಬ ವ್ಯಕ್ತಿ ಬುಕ್ಸ್ ಸ್ಟಾಲ್ ನಲ್ಲಿ ಪೆನ್ನನ್ನು ಬರಿಲಿದ್ದಾನೆ ಆ ವ್ಯಕ್ತಿ ಮಾರಾಟ ಮಾಡುವುದು ಸಹ ನಾವು ನೋಡಬಹುದು.

ಇದೊಂದು ಪುಸ್ತಕ ಮಾರಾಟ ಮಾಡುವ ಸ್ಥಳವಾಗಿದೆ ಇದರಲ್ಲಿ ಹಲವಾರು ವಿವಿದ ತರಾದ ವಸ್ತುಗಳು ಮಾರಾಟ ಪೆನ್ನುಗಳು --